ಇಲ್ ಕೆಳಗಡೆ ಆಹ್ಹ್ ಒಂದು ಡಬ್ಬಿ ಇದೆ ಚೈನ್ ಹಾಕಿದ್ದಾರೆ ಅದಕ್ಕೆ ಅದು ಮೋಸ್ಟ್ಲಿ ಕಾಣಿಕೆ ಹೂ ಹುನ್ ಡಬ್ಬಿ ಇರ್ಬೇಕು ಅಲ್ಲೊಂದು --

ಆಹ್ಹ್ ಎಲ್ಲಾಆಹ್ಹ್ ಶೊರ್ಟ್ ಆಹ್ಹ್ ಚಡ್ಡಿ ಹಾಕೊಂಡಿದ್ದಾರೆ ಬರ್ಮುಡಾ ಟೈಪ್ ಆಮೇಲೆ ಇಲ್ಲಿ ಕಬ್ಬಿಣದ್ದು ರೋಡ ಇದೆ ಮತ್ತೆ ಅಲ್ಲೊಂದು ನೀರಿಂದು ಆಹ್ಹ್ ಡ್ರಮ್ ಇದೆ.

ಇಲ್ಲಿ ಹಿಂದಿನ ಕಾಲದಲ್ಲಿ ಇರುವಂತಹ ಒಂದು ಋಷಿ ಮುನಿಗಳಿದ್ದು ಮತ್ತೆ ರಾಮಾಯಣ ಮಹಾಭಾರತದಲ್ಲಿ ಅಂದ್ರೆ ಕೃಷ್ಣನಂದು ದೇವಿದು ಈ ತರ ಎಲ್ಲ ಒಂದು ಆಹ್ಹ್ ಇದ್ರಲ್ಲಿ ಮಾಡ್ಬಿಟ್ಟಿ ಗೊಂಬೆ ತರ ಮಾಡಿ ಇಲ್ಲಿ ಇಟ್ಟಿದ್ದಾರೆ.

ಇಲ್ಲಿ ಕೊಕ್ಕೋ ಕೋಲಾ ಇಟ್ಟಿದ್ದಾರೆ ಐಸ್‌ ಕ್ರೀಮ್‌ ಎಲ್ಲಾ ಸಿಗುತ್ತದೆ.

ಎಲ್ಲಾ ಮೂವ ಮುಗಿದ ಮೇಲೆ ಲೈಟ್‌ ಎಲ್ಲಾ ಆನ್‌ ಆಗುತ್ತಲ್ಲಾ ಆ ಒಂದು ಪೀಕ್ಚರ್ .

ಆಹ್ಹ್ ಸ್ವಿಚ್ ಬೋರ್ಡ್ ಇದೆ ಆಮೇಲೆ ಅಲ್ಲಿ ಬಲ್ಬ್ ಇದೆ ಒಬ್ಬರು ವ್ಯಕ್ತಿ ಅಲ್ಲಿ ನಿಂತ್ಕೊಂಡಿದ್ದಾರೆ ಮತ್ತೆ ರೆಡ್ ಕಲರ್ ಲ್ಲಿ ಅಲ್ಲೇನೋ ಹಾಕಿದ್ದಾರೆ.